ಹ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡ್ರ ನಮಗ ಚಲೋ ಆಕ್ಕೆತ್ರಿ. ಆ ಸ್ವಾಮೀಜಿಯವರು ನಮಕ್ಕಿಂತ ಚಲೋ ಇರ್ತಾರೇರಿ. ಆ ಹಂಗ ಮಾ ಹೋಗಿ ಇದ್ ಮಾಡಿದ್ರ ಮಸ್ತ್ ಇರತೈತ್ರಿಪ್ಪಾ .

ಆ ಪ್ಲೇಸ್ ಮಾತ್ರ ಅಳ್ತೀ ಐತೆ ಬಿಡ್ರಿ. ಸೂಪರ್ರೀ ಪ್ಲೇಸ್ ಕಲರ್ ನೋಡ್ರಿ ಬಿಲ್ಡಿಂಗ್ ಹೈಟ್ ನೋಡ್ರಿ ಆ ಅಷ್ಟು ಹೈಟ್ ಐತೆ ನೋಡ್ರಿ ಅದು ಮರ ನೋಡ್ರಿ ಈ ಕಡೆ ಹಸುರು ಗಿಡ ಐತೆ ಮರ ಐತೆ ಎಲ್ಲಾ ಐತೆ .